ಎಲೆಕ್ಟ್ರಿಸಿಟಿ ಇಂದ ನಡೆಯುವಂಥದ್ದು ಯಂತ್ರ ಅದ್ರದ್ದು ಹಾಳು ಆದರೆ ರೆಡಿ ಮಾಡ್ಕೊಡೋ ಅಂಗಡಿ.

ಇದೊಂದು ಬಟ್ಟೆ ಅಂಗಡಿ ತರ ಕಾಣಿಸ್ತಿದೆ ಅಂದ್ರೆ--

ಇದು ಗುಲ್ಬರ್ಗದಲ್ಲಿ ಇರುವಂತಹ ಮತ್ತೆ ಇತ್ತೀಚಿಗೆ ತುಂಬಾ ಜನಪ್ರಿಯವಾಗುತ್ತಿರುವಂತಃ ಒಂದು ಮಾಲ್ ಅದು ವಿಟೋ ಮಾಲ್ ಅದು ತುಂಬಾ ಎಲ್ಲಾ ಆಹ್ಹ್--

ತರದ ಉಡುಪುಗಳು ಸಿಗುವಂತಹ ಜಾಗ ಮತ್ತೆ ತುಂಬಾ ಚೆನ್ನಾಗಿರುವ ಉಡುಪುಗಳು ಸಿಗುವಂಥ ಜಾಗ.